ಇದು ಬಂದು ಗೋಲ್ಡನ್ ಬ್ರೌನ್ ಕಲರ್ ಬಿಲ್ಡಿಂಗ್ ಆಗಿ --

ಕೋಮಾಕಿ ಅಂತ ಒಂದು ಅಂಗಡಿ ಇದೆ ಮೇಲ್ಗಡೆ ಒಂದು ಕ್ಲಿನಿಕ್ ಇದೆ.

ಆಪ್ಟಿಕ್ಸ್ ಅಂತ ಒಂದು ಅಂಗಡಿ ಇದೆ .

ಹಂಗೆ ಇದು ಅಹ್ ಅಂಗಡಿಗಳು ಇದಾವೆ ಪಕ್ಕ ಪಕ್ಕ ನೇ --

ಮೂರೂ ನಾಲ್ಕು ಮರಗಳಿವೆ ಸುತ್ತಲೂ ಗೇಟ್ ಇವೆ.

ಅಲ್ಲೊಂದು ಮುರ್ದೋಗಿರೋದೊಂದು ಗೋಬಿ ಕಾರ್ನರ್ ಅಂತ ಒಂದು ಬೋರ್ಡ್ ಇರೋದು ಒಂದು ಸೈಕಲ್ ಅಂಗಡಿ ಇದೆ ಅಲ್ಲಿ ಒಂದು ಟವರ್ ಇದೆ ಕಾಂಪೌಂಡ್ ಒಳಗಡೆ ಫುಲ್ ಮರ ಗಿಡಗಳು ಇದಾವೆ.

ತುಂಬ ದೊಡ್ಡಗಾಡಿದೆ ಮೇಲ್ಗಡೆ ಒಂದು ಬಾತ್ ಕೋಳಿ ಚಿತ್ರ ಇದೆ.

ಒಬ್ರು ಸ್ಕೂಟಿ ಲಿ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾ ಇದ್ದರೆ .

'' ಇದು ದೊಡ್ಡದಾದ ಬಿಲ್ಡಿಂಗ್ ಆಗಿದೆ ಹಂಗೆ ಅದು ಸ್ಟೆಪ್ ಅಯ್ ಸ್ಟೆಪ್ ಅಯ್ ಸ್ಟೆಪ್ ಅಯ್ ಕಟ್ಟಿದಾರೆ ಹಂಗೆ ಗೇಟ್ ಇವೆ ಕಾರಗಲ್ ನಿಂತಿದವೇ .''

ಒಂದು ಬಿಲ್ಡಿಂಗ್ ಇದೆ ಮೇಲ್ಗಡೆ ಒಂದು ಬೋರ್ಡ್ ಇದೆ.

ಆಕಡೆ ನೋಡೋಕ್ ಹೋದ್ರೆ ಯಲ್ಲಾ ಕ್ಲೋಸ್ ಆಗಿದಾವೆ .

ಇದು ಒಂದು ದೊಡ್ಡ ಅಂಗ್ಡಿ ಅಂತಾನೆ ಹೇಳ್ಬಹುದು ಅದರಲ್ಲಿ ಎರಡು ಸ್ಕೂಟಿ ನಿಂತಿದೆ ಒಂದ್ ಸ್ಕೂಟಿ ಒಡಸ್ತಾ ಇದಾರೆ ಮೇಲ್ಗಡೆ ಮರಗಳಿವೆ.

ಅಹ್ ಭಾರತೀಯ ಸ್ಟೇಟ್ ಬ್ಯಾಂಕ್ ವಿಶ್ವೇಶ್ವರ ನಗರ ಶಾಖೆ ಅಂತ ಅದ್ರ್ ಪಕ್ದಲ್ ಇನ್ನೊಂದ್ ಬೊರ್ಡ್ ಇದೆ --

ಇದು ಒಂದು ಆಹ್ ಒಂದು ಅಂಗಡಿ ಅಂಗಡಿ ಶ್ರೀ ಚಾಮುಂಡೇಶ್ವರಿ ಟೀ ಅಂಗಡಿ ಅಂತ ಇದೆ.

ಮತ್ತೆ ಅದರ ಮೇಲ್ಗಡೆ ಒಂದು ಮನೆ ಇದೆ ಕೆಳಗಡೆ ನು ಮನೆ ಇದೆ ಅವರು ಅವರ ಮನೆಯಲ್ಲಿ ಹರಡಿ ಮಾಡಿ --